ನೀರು ಸಂಗ್ರಹ ಆಯ್ತಳ ಸಂಗ್ರಹ ಅಂತ ನೀರನ ಊರು ಹಳ್ಳಕೆ ಜನಗಳಗ ಕೆರೆಗಳಾಗ ಎಲ್ಲ ಬಿಡ್ತಾರ.--

ಸೊಳ್ಳೆಗಳು ಮರಿ ಹಾಕ್ತವಾ ಇಲ್ಲಿ ಅದ್ರ ಮೀನು ಇರ್ತಾವ ಇಂತ ಕೆಳಗ ಅಲ್ಲಿ ಆ ಮೀನು ಕೇಪ್ ಕಪ್ಪಾ--